ಟೂ ವೀಲರ್ ವೆಹಿಕಲ್ಸ್ ಗಳನ್ನು ಪಡೆಯಬಹುದಾಗಿದೆ ಇಲ್ಲಿ ಟೂ ವೀಲರ್ ವೆಹಿಕಲ್ಸ್ ಗಳನ್ನ.

ಶಿಮೊಗ್ಗದ ಡಿ_ವಿ_ಎಸ್ ಕಾಲೇಜ್ ವಿರುದ್ದದ ಬಳಿ ಇರುವಂತಹ ರಾಯಲ್ ಎಂಫಿಎಲ್ಡ್ ಬೈಕ್ ನ ಅಂಗಡಿಯನ್ನ ಈಗ್ಲೆ ವಿಸಿಟ್ ಮಾಡಿ.

ಇಲ್ಲಿ ಎಲ್ಲ ಅಂಬಾ ಭವಾನಿಯ ಭಕ್ತರು ಸೇರಿ ಭಜನೆಯನ್ನ ಮಾಡುತ್ತಾರೆ.

ಹಣ್ಣಿನ ಅಂಗಡಿಯನ್ನು ಭೇಟಿ ಮಾಡಿ ಅಲ್ಲಿ ಎಲ್ಲ ರೀತಿಯ ತಾಜಾ ಹಣ್ಣುಗಳನ್ನು ನೀವು ಕೊಂಡ್ಕೊಬಹುದು .